ಅದರ ಮೇಲೆ ಒಂದು ಉದ್ದವಾದ ತಟ್ಟೆಯನ್ನು ಕಾಣಬಹುದು ಅದರ ಒಳಗಡೆ ಜಿಲೇಬಿ ಕಾ ಇದೆ.

ಹುಲ್ಲಿನ ಮೇಲೆ ಕೆಲವು ಜನರು ಕುಳಿತಿದಾರೆ ಮತ್ತು ಆಟವಾಡುತ್ತಿದ್ದಾರೆ.

ಚಿತ್ರದಲ್ಲಿ ಹಲವು ಕಂಬಗಳ ಗೋಚರಿಸುತ್ತದೆ ಅವು ಗ್ರಂಥಾಲಯದ ರಚನೆ ಭಾಗವಾಗಿದೆ.

ಅವನ ಮುಖವು ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ ಮೇಜಿನ ಮೇಲೆ ಬಿಳಿ ಬಣ್ಣದ ಬಲುನ್ ಇದೆ.

ಇಲ್ಲಿ ಹಸಿರು ಹುಲ್ಲುಗಳು ಮರಗಳು ಮತ್ತು ತೆರೆದ ಆಕಾಶವನ್ನು ಹಿನ್ನಲೆಯಲ್ಲಿ ಕಾಣಬಹುದು.

ಈ ಚಿತ್ರವು ಬಿಳಿ ಬಣ್ಣದ ಮಾರುತಿ ಸುಜುಕಿ ಶಿಫ್ಟ್ ಕಾರ್ ನ್ನು ತೋರಿಸು--

ಬೈಕ್ ಬಿಳಿ ಬಣ್ಣದಲ್ಲಿದೆ ಮತ್ತು ಉತ್ತಮ ಸ್ಥಿತಿಅಲ್ಲಿ ಇದೆ.